ರಂಗೋಲಿಯಿಂದ ಲೈನ್ ಗಳನ್ನ ಎಳೆದಿದ್ದಾರೆ ಮತ್--

ಅವರು ಮೂರ್ತಿಯನ್ನು ಮತ್ತು ನೋಡಿ ವಿಡಿಯೋ ಮಾಡ್ಕೋತಿದಾರೆ.

ಮತ್ತು ಗಮ್ಮು ಅಂಟು ಮತ್ತು ಕತ್ತರಿಗಳನ್ನು ಉಪಯೋಗಿಸಿ ಸ್ವತಃ ತಮ್ಮ ಕೈಯಾರೆನೇ ಅವರು ಮಾಡುತ್ತಿದ್ದಾರೆ.

ಇದು ಒಂದ್ ಮನೆ ಆಗಿದೆ.

ಬೇರೆ ಬೇರೆ ತರಹದ ಗಿಡಗಳನ್ನು ಇಟ್ಟಿದಾರೆ.

ಈ ಚಿತ್ರದಲ್ಲಿ ನಾವು ಗಿರಣಿಯನ್ನು ನೋಡಬಹುದು.

ಒಂದಿಷ್ಟು ಟೊಮ್ಯಾಟೋ ಕೆಟ್ಟಿರ್ತಕ್ಕಂತ ಟೊಮೆಟೋ ಗಳನ್ನು ನೋಡಬಹುದು.

ಎಷ್ಟ್ ಕೆಂಪು ಕಲರ್ ಮತ್ ಬಿಳಿ ಬಣ್ಣದ ಟಮಟೋ ಗಳನ್ನು ನೋಡಬಹುದು.

ಪ್ರವಾಸವನ್ನು ವೀಕ್ಷಣೆ ಮಾಡ್ತಾ ಮಾಡಿರಲ್ ಹೋಗಿರ್ತಕ್ಕಂತ ಒಬ್ಬ ಫೋಟೋ ವನ್ನು ತೆಗೆದುಕೊಂಡಿರುವುದನ್ನು ನೋಡಬಹುದು.

ಈ ಚಿತ್ರದಲಿ ನಾವು ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಆಕಿಸಿಕೊಳುವಂತಹ ಇದು ಒಂದು ಸ್ಥಳ ಆಗಿದೆ.

ಒ ಒಬ್ಬ ಹುಡುಗ ಮೊಬೈಲ್ ಅಲ್ಲಿ ಮಾತಾಡುತ್ತಿದ್ದಾನೆ.

ಮತ್ತು ಮಕ್ಕಳನ್ನು ಆಟ ಆಡಿಸುವಂತಹ ಸ್ಥಳ ಎಂದು ಹೇಳಬಹುದು.

ಮತ್ತೆ ಇಲ್ಲೊಂದಿಬ್ರು ಅದನ್ನು ವೀಕ್ಷಣೆ ಮಾಡುತ್ತಿದ್ದಾರೆ.

ಅದೇ ಯಾವ್ದೆ ರೀತಿಯಾದಂತಹ ಕಾರಿನ ಲೈಸನ್ಸ್ ಏನು ಇಲ್ಲ ಅಂದರೆ ಅವುಗಳನ್ನು ಮುಂದೆ ಬಿಡುವುದಿಲ್ಲ.

ಇದನ್ನು ಕಲ್ಲಿನಿಂದ ಕಟ್ಟಿ ಇದ್ದಾರೆ ಮತ್--

ಮತ್ತು ಮನೆಯ ಪಕ್ಕದಲ್ಲಿ ಒಂದು ಗಿಡವನ್ನು ನೆಟ್ಟಿದರೆ.

ಈ ಚಿತ್ರದಲ್ಲಿ ನಾವು ಮದುವೆ ಸಮಾರಂಭವನ್ನು ನೋಡಬಹುದು.

ಅವರು ಆಪರೇಷನ್ ಮಾಡಲು ಹೋಗಿರ್ತಕ್ಕಂತ ಇದು ಒಂದು ಕೋಣೆ ಎಂದು ಹೇಳಬಹುದು.

ಈ ಚಿತ್ರದಲ್ಲಿ ನಾವು ಕೂದಲನ್ನು ಕತ್ತರಿಸ್ ಕಂತ ಒಂದು ಅಂಗಡಿಯಂದು ಹೇಳಬಹುದು.

ಇದು ಒಂದು ಎಲೆಕ್ಟ್ರಾನಿಕ್ ಅಂಗಡಿ ಎಂದು ಹೇಳಬಹುದು.

ಇದು ಒಂದು ಆಸ್ಪತ್ರೆ ಎಂದು ಹೇಳಬಹುದು.

ನಮಗೆ ಯಾವುದೇ ರೀತಿಯ ಹಾರಗಳು ಬೇಕೆಂದರೆ ಇದ್ ಈ ಹೂಗಳಿಂದ ತಯಾರಿಸಿ ಕೊಡುತ್ತಾರೆ.

ಎಂಬುವುದನ್ನು ಒಬ್ಬ ವ್ಯಕ್ತಿ ಅದನ್ನು ಮಾಡುತ್ತಿರುವ ಸಂದರ್ಭವನ್ನು ನಾವು ಇಲ್ಲಿ ವೀಷಣೆ ಮಾಡಿರ್- ಮಾಡಬಹುದು.

ತಮ್ಮ ತಿಂಡಿಗಾಗಿ ಕಾಯ್ತಾ ಕೂತಿದ್ದಾರೆ.

ಮತ್ತೆ ದೂರದಲ್ಲಿ ಬೇರೆ ಬೇರೆ ಪೊಲೀಸ್ ಗಳನು ನಿಂತಿದ್ದಾರೆ.

ಇದ್ ಇದು ಒಂದು ಕನ್ನಡಕದ ಅಂಗಡಿಯಾಗಿದೆ.

ಈ ಚಿತ್ರವನ್ನು ತಾವು ಹೊಸದಾಗಿ ಆರಂಭಿಸುತ್ತಿದರೆ.